ಹ್ಹ ಮತ್ತ ಗಿಡಗಳು ಕೆ ಕೆಂಪು ಹಸಿರಿದ್ದಾವೆ .

ಇದು ಇದು ಒಂದು ಪ್ಲೇಸ್ ಇರಬಹುದು ಟೂರಿಸಂ ಪ್ಲೇಸ್ ಅಂತ ಹೇಳಬಹುದು ಅದು ಅಲ್ಲದೆ ಇದು ಗುಡ್ಡಹಾಗಿದೆ ಒಂಥರಾ ಐಹೊಳೆ ಪಟ್ಟದಕಲ್ಲು ಹಾಗ್ ಪ್ಲೇಸ್ ಇದೆ ಅಂತ ಹೇಳಬಹುದು ಕೆಳಗಡೆ ಕೂಡ --

ಇದು ಒಂದು ಗದ್ದೆ ಅಂತ ಹೇಳಬಹುದು ಬಾಜು ನೀರು ಕೂಡ ಇದೇ ಸರೋವರ ಹಾಗ ಇದೇ ತುಂಬಾನೇ ಸುಂದರವಾಗಿದೆ ಅದೊಂದು ಗಿಡಗಳು ಕುಡ ಇದ್ದಾವೆ .

ಇದೊಂದು ಸುಂದರವಾದ ನಿಸರ್ಗ ಅಂತ ಹೇಳ್ಬೋದು. ಗಾಡಿಗಳು ನಿಂತಿದೆ ಗಾಡಿ ಒಂದೇ ನಿಂತಿದೆ. ಇದು ಟೂರಿಸಮ್ ಪ್ಲೇಸ್ ಕೂಡ ಅಂತ ಹೇಳ್ಬೋದು. ಹಿಂಗ್ ನೋಡಕ್ ಹೋಗ್ಲಿಕ್ಕೆ ಚಲೋ ಇದೆ ತುಂಬಾನೇ ನಿಸರ್ಗ.

ಇದು ಒಂದು ಹುಡುಗ ಕಾರ್ ಕೂಡ ವಾಷಿಂಗ್ ಮಾಡ್ತಾ ಇದ್ದಾನೆ ಸಾರಿ ಕಾರಿಗೆ ಪೆಟ್ರೋಲ್ ಹಾಕ್ತಾ ಇರೋ ಹಾಗೆ ಕಾಣ್ತಾ ಇದೆ ಪೆಟ್ರೋಲ್ ಆಗ್ತಾ ಇದ್ದಾರೆ ಕಾರ್ಗೆ.

ಡೀಸೆಲ್ ಅಂತ ಹೇಳ್ಬೋದು ನಾವು ವೈಟ್ ಕಲರ್ ಕಾರಿದೆ ತುಂಬಾನೇ ಚೆನ್ನಾಗಿದೆ ವರ್ಕ್ ಕೂಡ ತುಂಬಾನೇ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನೆ ಅದು ಸುತ್ತಲೂ ರೋಡ್ ಇದೆ.

ಇದು ಶಾಪ್ ಒಂದು ಶಾಪ್ ಅಂತ ಹೇಳ್ಬೋದು ಸ್ಪೋರ್ಟ್ಸ್ ಇನ್ ಶಾಪ್ ಯಾಕೆಂದರೆ ಇಲ್ಲಿ ಬ್ಯಾಡ್ಮಿಂಟನ್ ಬ್ಯಾಟ್ ಇದಾವೆ ಅಹ್ ಬ್ಯಾಡ್ಮಿಂಟನ್ ಬ್ಯಾಟ್ ಇದಾವೆ ಅದು ಅಲ್ಲದೆ ಬಾಲ್ ಗೋಲ್ ಇದಾವೆ ವೋಳ್ಳೀಯ್ ಬಾಲ್ ಗಳಿದ್ದಾವೆ ಫುಟ್ಬಾಲ್ ಇದಾವೆ.

ಇದು ಬಂದು ನವಿಲಿನ ಸುಂದರವಾದ ನರ್ತನ ಅಂತ ಹೇಳಬಹುದು ನೋಡಿದ್ರೆ ನವಿಲು ಕೂಡ ತುಂಬಾನೇ ಸುಂದರವಾಗಿ .

ಇದು ಹೂವಿನ ಶಾಪ್ ಅಂತ ಕೂಡ ಅಂತ ಹೇಳಬಹುದು ಹೂಗಳು ಮತ್ತೆ ಬಾಕ್ಸ್ ನಲ್ಲಿ ನೀರು ಇಟ್ಟಿದ್ದಾರೆ. ಇದು ಹೂಗಳು ಇದು ತುಂಬಾ ಮಲ್ಲಿಗೆ ಹೂವಿದೆ ತುಂಬಾ ದೊಡ್ಡ ದೊಡ್ಡ ಹಾರಗಳನ್ನು ಮಾಡಿ ಇಟ್ಟಿದ್ದಾರೆ.